ಹಾ ಅದು ಆಗ್ತದೆ

ಇವಾಗ ಕಲ್ಲಂಗಡಿ ಹಣ್ಣುದ್ ಸಿಪ್ಪೆದು ಅದೆ ಹೊರಗಿದ್ part ಅಲ್ಲ ಸ್ವಲ್ಪ ಒಳಗಡೆದು

ಹ ಅದನ್ನ ನೀರ್ ದೋಸೆಗೂ ಹಾಕ್ತಾರಂತೆ

ಹಾ soft ನು ಬರುತ್ತೆ ಒಂತರ ಆ flavour ಬರುತ್ತೆ

ಅಲ್ಲ ಇಲ್ಲ ಅಂದ್ರುನು ನೀರ್ ದೋಸೆ ಮಾಡೋವಾಗ ಇದೆಲ್ಲ ಹಾಕಿ ಮಾಡ್ತಾರೆ ಯಾವ್ದು ಹ್ಮ್ ಇಲ್ಲಿದು ಸೌತೆ ಕಾಯಿ

ಅಕ್ಕಿ ರೊಟ್ಟಿಗು ಮಾಡ್ತಾರಲ್ವ ಸೌತೆ ಕಾಯಿ ಎಲ್ಲಾ ರುಬ್ಬಿ ಹಾಕಿ

ಅದೆ ಅಕ್ಕಿ ರೊಟ್ಟಿ ಮಾಡ್ತಾರಲ್ಲ ಹಾಗೆ ಇದು ನೀರ್ ದೋಸೆ ಗು ಒಂದ್ ಹಿಡಿ ಏನಾದ್ರು ಯಾವ್ದ್ರ್ ದಾದ್ರು ಹೂಳ್ ಹಾಕ್ತಾರೆ.

ಇವಾಗ ಇದು ಸಹ ಹಾಕ್ತಾರೆ ಸೋರೆ ಕಾಯಿನು ಹಾಕ್ತಾರೆ.

ಕುಂಬಳ್ ಕಾಯಿ white, white ಕುಂಬಳ ಕಾಯಿ

ಅದ್ರುದು ಹೂಳ್ ಒಂದ್ ಹಿಡಿ ಎರಡು ಹಿಡಿ ಹಾಕಿದ್ರೆ

ದೋಸೆ ಮಾಡಿದ್ರೆ ಒಳ್ಳೇದಲ್ಲ ಮಕ್ಳಿಗೆ ತರಕಾರಿ ತಿನ್ನೋದವರಿಗೆಲ್ಲ

ಹೊಟ್ಟೆಗ್ ಹೋಗುತ್ತೆ ಚೆನಾಗಿರುತ್ತೆ ಅದೊಂತರ ನೀರ್ ದೋಸೆ flavour ಬೇರೆ ಬರುತ್ತೆ ಸೋರೆ ಕಾಯ್ದು flavour ತುಂಬ ಚೆನಾಗಿರುತ್ತೆ.

ಅದು ಸೌತೆ ಕಾಯ್ದು ಮಾಡ್ತಾರಲ್ಲ sweet ಮಾಡ್ತಾರ್ ಅದ್ರಲ್ಲಿ

ಇದು ಹೆಚ್ಚಾಗಿ ಈ ಹಳದಿ ರೋಗ ಬಂದಾಗೆಲ್ಲ ಅದುನ್ನೆ ಕೊಡ್ತಾರಲ್ವ ಹೌದೌದು ಅದ್ರದು ಗಂಜಿ ಸಹ ಮಾಡ್ತಾರಲ್ಲ

ಹ್ಮ್ ಸೋರೆ ಕಾಯಿ ಗಂಜಿ ತುಂಬ ಒಳ್ಳೇದು ದೇಹಕ್ಕೆಲ್ಲ

ಸೋರೆಕಾಯಿ juice ಕುಡಿಯೋರೆ ಜಾಸ್ತಿ ಆಗಿದಾರೆ

ಈಗೆಲ್ಲ ತರಕಾರಿದು benefit ಜಾಸ್ತಿ ಅಲ್ವ

ಹಾಗೆ ಕುಡಿಲಿಕ್ ಆಗೋದಿಲ್ಲ ಆದ್ರೆ ನಾವೆಲ್ಲಾ ಆದ್ರೆ ಅಡಿಗೆಲಿ use ಮಾಡ್ತಿವಲ್ಲ. ಈ ತರ ಎಲ್ಲ ನೀರ್ ದೊಸೆಗ್ ಹಾಕ್ಬೋದು ಸಾಂಬಾರ್ ಗ್ ಮಾಡ್ತಿವಿ .

ಹಾ ಅದೆ ಈ ತರ variety variety ತಿಂಡಿ ಎಲ್ಲ ಮಾಡ್ತಿವಲ್ಲ ಇಡ್ಲಿಗು ಸಹ ಅದನ್ನ ತುರ್ದ್ ಬಿಟ್ಟು.

sweet ಇಡ್ಲಿ ತರ ಮಾಡ್ತಾರೆ ಅಂದ್ರೆ ಈ ಬೇಳೆ ಹಾಕ್ಲಿಕ್ ಇಲ್ಲ ಬರಿ ಅಕ್ಕಿ ತುರ್ದದ್ ಜಾಸ್ತಿ ತೆಂಗಿನ್ಕಾಯ್ ಎಲ್ಲ ಹಾಕಿ sweet ಇಡ್ಲಿ ಮಾಡ್ತಾರೆ ಅದು ಚೆನಾಗಿರ್ತದೆ.

ಅದಕ್ಕೆ ಸೌತೆ ಕಾಯಿ ತುರಿ ಹಾಕ್ಬೋದು. ಸೋರೆ ಕಾಯಿ ತುರಿ ಹಾಕ್ಬೋದು.

ಬೆಲ್ಲ ತೆಂಗಿನ ಕಾಯಿ ತುರಿ ಎಲ್ಲ ಜೊತೇಲಿ ರುಬ್ಬಿ

ಸ್ವಲ್ಪ soft ಬರ್ಬೇಕಂದ್ರೆ ಸ್ವಲ್ಪ ಅವಲಕ್ಕಿ ನು ಹಾಕ್ತಾರೆ. ಹಂಗೆ ಎಲ್ಲ

ತಟ್ಟೇಲಿ ಹಾಕ್ತಾರೆ sweetಇಡ್ಲಿ ಚೆನಾಗಿರ್ತದೆ ಸಹ.

ನಿಮ್ ಹತ್ರ ತುಂಬ ಕಲಿಯೋದಿದೆ ಅಡ್ಗೆ

ಅಂದ್ರೆ ಇವಾಗ ಅದು ಅಂದ್ರೆ ಮಕ್ಳ್ ತಿನ್ನೋಲ್ಲ ಅದೊಂದು ಹಂಗಾಗಿ ಅದಕ್ಕೆ ಹೋಗೋದೇ ಇಲ್ಲ ಅದನ್ನೆಲ್ಲಾ ಮಾಡೋದಕ್ಕೆ.

ಇಲ್ಲ ಅಂದ್ರೆ ನಮಗೆಲ್ಲ ಮುಂಚೆ ಅಮ್ಮ ಹೀರೇಕಾಯಿ ದೋಸೆ

ಈ ಕಾರದ್ದು ರುಬ್ಬಿಟ್ಟು ಅದಕ್ಕೆ dip ಮಾಡಿ

ಅದಕ್ಕೆ combination ಬೆಣ್ಣೆ ಅಥವಾ ತುಪ್ಪದ್ ಜೊತೆ ತಿನ್ಬೇಕು ಚೆನಾಗಿರ್ತದೆ

ಅತ್ತೇನು ಮಾಡೋರು ಅದುನ್ನ ಹೀರೇಕಾಯಿ ದೋಸೆ ಮತ್ತೆ ಅದೇ ರೀತಿ

ಬದನೆಕಾಯಿ ಅಲ್ಲಿ ಸಹ ಮಾಡ್ಬೋದು. ಬದನೆಕಾಯಿ ತೆಳ್ಳಗ್ slice ಮಾಡಿ ಮಾಡ್ತಾರೆ ಅದನ್ನ.

ಹಾ ದೋಸೆ ಹಿಟ್ಟಲ್ಲಿ ಮುಳಗಿಸಿ ಅದನ್ ಕಲ್ಲಲ್ಲಿ ಇಡ್ಬೇಕು. ದೋಸೆ ತರ shape ಕೊಡ್ಬೇಕು ಅಷ್ಟೆ

ಬದನೇಕಾಯಿ, cabbage super ಆಗುತ್ತೆ cabbage onion ಎಲ್ಲ ಹಾಕಿ.

ನಮ್ಮ ಊರ್ ಕಡೆ ಪತ್ರೊಡೆ ಅಂತ ಮಾಡ್ತಾರಲ್ಲ ಪತ್ರೊಡೆ ದು ಮಸಾಲೆ actually ಅದು

ಒಂದ್ ಸಲ ನೀವ್ ಹೇಳಿನೋ ಅಲ್ಲ ನಾನ್ ಮಾಡಿದ್ದೆ ಅನ್ಸುತ್ ಒಂದ್ ಸಲ

ಇಲೆಲ್ಲ ಏನೋ ನವರತ್ನ ದೋಸೆ ಅಂತ ಹೇಳ್ತಾರೆ ಅದ್ ನೋಡಿದ್ರೆ ಪತ್ರೊಡೆ ದು ಮಸಾಲ ತರನೇ ಇರುತ್ತೆ. ಹ ಇರ್ಬೋದ್ ಅದೆ

ನಾನ್ ತಿನ್ದಿಲ್ಲಪ ಯಾವ್ದ್ರಲ್ಲಿ ninety nine variety ಅಲ್ಲಿ ಬರ್ತದ ಅದು

ಅಲ್ಲ ನಾವ್ ಮುಂಚೆ ಬಸವೇಶ್ವರ ನಗರದಲ್ಲಿ ಇರೋವಾಗ ಅಲ್ಲಿ ಯಾವ್ದೋ ಒಂದು

ಆದ್ರೆ taste ಮಾತ್ರ ಸೇಮ್ ಪತ್ರೊಡೆ ತರನೇ ಅನ್ಸ್ತಿತ್ತು ನಮ್ಗಲ್ಗೆ

ಮಸಾಲೆ ಅದೇ same ಪತ್ರೊಡೆ ಗಾದ್ರೆ ಎಲೆಗೆ ಹಚ್ಚಿ roll ಮಾಡ್ತಿವಿ

ಇದನ್ನು ಸ್ವಲ್ಪ ತೆಳ್ಳಗೆ ಮಾಡಿ ನೀರ್ ದೋಸೆ ತರನು ಹೊಯ್ ಬೋದು ಇದನ್ನು. ಈ ದೊಸೇನು ಸಹ ಪತ್ರೊಡೆ ಮಸಾಲ ಹಾಕಿದ್ದು ಪಾತ್ರೆ ಒಡೆ ಮಸಲೇನೆ ಹಕಿದು

ನೀವ್ ಮಾಡ್ತಿರ್ತಿರ ಅನ್ಸುತ್ ಅಲ್ವ ಮಣಿ ಅವ್ರೆ. ಹಾ ಅದು ಮಾಡ್ತಿನಿ ನಾನು ತೆಳ್ಳಗಿದ್ದು ಜಾಸ್ತಿ ಮಾಡ್ತಿವಿ ಖಾರ ಅಂತ ಹೇಳ್ತಿವ್ ನಾವು.

ಅದು ಸಹ ಅದಕ್ಕೆ ಚಟ್ನಿ ಇಲ್ಲ ಅಂದ್ರು ನಡಿತದೆ ಅಂದ್ರೆ ಅದಕ್ಕೆ ಬೆಣ್ಣೆ ಮತ್ತೆ ಅಥವಾ ತುಪ್ಪ ಏನಾದ್ರು ಇದ್ರೆ ಹಾಕೊಂಡ್ ತಿಂದ್ರೆ ಚೆನಾಗಿರ್ತದೆ

ಪುನಹ ದೋಸೆ ಮಾಡಿ ಪುನಹ ಚಟ್ನಿ ಮಾಡ್ಬೇಕು ಅಂತ ಏನಿಲ್ಲ.

ಹ ಅದು ಅವಂಗೆ ಆ ಮಸಾಲೆ flavour ಇಷ್ಟ

ಕೊತ್ತಂಬ್ರಿ , ಜೀರಿಗೆ, ಒಣಮೆಣಸು, ತೆಂಗಿನ ಕಾಯಿ , ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಾಕಿರ್ತಿವಲ್ಲ.

ಎಲ್ಲ ಹಾಕಿ ರುಬ್ಬಿದ್ರೆ ಆ flavour ಅವ್ನಿಗೆ ಇಷ್ಟ

ಅದಕ್ಕೆ ಚೆನ್ನಾಗಿ ಸಣ್ಣಗಿ ಈರುಳ್ಳಿ ಹೆಚ್ಚಿ ಹಾಕಿದ್ರುನು ಚೆನ್ನಾಗಿರುತ್ತೆ. ಇನ್ನು ಬೇಕಾದ್ರೆ ಸಣ್ಣಗೆ ಯಾವ್ದಾದ್ರು ಸೊಪ್ಪ್ ಗಳನ್ನು ಹೆಚ್ ಹಾಕುದ್ರು ಸಹ ತೆಳ್ಳಗೆ ಹೊಯ್ಬೋದು. ನೀರ್ ದೋಸೆ ತರನೇ ಹೊಯ್ಬೋದು

ಮಾಡಕ್ ಕಲಿಬೇಕು ನಿಮ್ ಅತ್ರ ಒಂದ್ ಒಂದೇ ಅಡ್ಗೆನ

ಆಮೇಲೆ ಮರ್ಥ್ಹೊಗುತ್ತೆ ಅದು ಯಾವ್ ರೀತಿ ಅಂತ

ನಾವಂದ್ರೆ ಏನು ಅಂದ್ರೆ ಏನ್ ಮನೇಲ್ item ಇರ್ತದೋ ನೋಡ್ಕೊಂಡ್ ಆ ತರ ಮಾಡೋದು

ಏನಾದ್ರು plan ಮಾಡುದ್ರೆ items ಎಲ್ಲ ready ಇರೋದ್ ಮುಂಚಿನ್ ದಿಸನೆ ತಂದ್ ಎಲ್ಲ ಇಟ್ಕೊಂಡಿರ್ಬೇಕು ಏನ್ ಅದರ್ ಪಕ ಇಲ್ಲ ಅಂದ್ರುನು ಇರೋ item ಅಲ್ ಹೆಂಗ್ ಮಾಡ್ಬೋದ್ ಅಂತ

ಇದೆಲ್ಲ ಈಸಿ ಆಗುತ್ತೆ ಈ ತರದ್ದು ಎಲ್ಲಾ ಕೆಲವು ಅಡ್ಗೆಗಳು.

ಮುಂಚೆ ಎಲ್ಲ ಜಾಸ್ತಿ ,initialTVinitial ನೋಡ್ಕೊಂಡ್ ಏನೋ ಒಂದು ಇದ್ರಲ್ಲಿ ಬರ್ಕೊತಿದ್ವಿ ಇವಾಗ you tube ಇದೆ ಅಂತ ಮಾಡೋಕ್ ಹೋಗಲ್ಲ.

ರೀತಿ ಅಡ್ಗೆ ಇದೆ ಅಂತಾನು ಗೊತ್ತಿರಲ್ಲ. ನೀವ್ ಹೇಳಿನೆ ಗೊತ್ತಾಗಿದ್ದು ಕೆಲವ್ ಇದು ಅಡ್ಗೆ ಎಲ್ಲ.

ಸರಿ ನಾಗಮಣಿ ಸರಿ ಮಣಿ ಅವ್ರೆ ಹಾಗಾದ್ರೆ ನಂದು ತಂಗಿದು

Social media, social media ಅಂದ್ರ ಜನಾ, ಜನಾ ಅಂದ್ರೇನೆ social media ಸಾಮಾಜಿಕ ಒಂದ ಮಾದ್ಯಮಾನೇ ಅಂತ ಹೇಳ್ಬಹುದ್ social media, social media ದಲ್ಲಿ ಏನಪ್ಪಾ ಅಂದ್ರ ಎಲ್ಲಾ ರೀತಿಯಿಂದ ಆ ನಾವು ಅನುಕೂಲವನ್ನು ಪಡಕೊಬಹುದು social media ಅಂದ್ರ ಈಗಾ. news ಆಗಿರಬಹುದು ಇದೆ ರೀತಿ ಶಿಕ್ಷಣದ ಬಗ್ಗೆ ಆಗಿರಬಹುದು ಕ್ರೀಡೆ ಆಗಿರಬಹುದು ಮತ್ತ ಇವತ್ತಿನ ದಿನಾ ನಡೀತಕ್ಕಂತ ರಾಜಕೀಯ ವ್ಯವಸ್ಥೆಗಳನ್ನಾ ಅದೇ ರೀತಿ ತುಂಬಾ ರೀತಿಯಾಗಿರ್ತಾವ entertainment ಆಗಿರಬಹುದು ಮನೋರಂಜನೆ ಆಗಿರಬಹುದು ಎಲ್ಲಾ ರೀತಿಯಿಂದ. ಇದ್ರಲ್ಲಿ social media ದಲ್ಲಿ ನಾವ ನೋಡ್ಕೊಬಹುದು, social media ಇದರಲ್ಲಿ ಎಲ್ಲಾ ರೀತಿಯನ್ನಾ ಒಳಗೊಂಡಿರುತ್ತದೆ, advantage ಇರುತ್ತೆ ಅನುಕೂಲಾನು ಇರತ್ತೆ ಅನಾನುಕೂಲಾನು ಇರುತ್ತೆ ಸಾಮಾಜಿಕ ಮಾಧ್ಯಮ ಅಂದ್ರ social media ಅಂದ್ರ ಯಾವ ಬರತವಪಾ ಅಂದ್ರ social media ಅಂದ್ರ. Facebook ಆಗಿರ್ಬಹುದ್ Twitter ಆಗಿರ್ಬಹುದ್ YouTube, YouTube ಅಂತು almost ಅಲ್ ಎಲ್ಲಾರಿಗೂ ಗೊತ್ತ್ ಇರುತ್ತೆ ಅದೇ ರೀತಿ ಈಗ ತುಂಬಾನೆ ಬಂದಿದಾವೆ education ಗೆ related ಆಗಿರ್ಬಹುದು ತುಂಬಾ ತುಂಬಾ apps ಗಳಿದಾವೆ education social media ತುಂಬಾ. ತುಂಬಾ ಇದಾವೆ Twitter ಇರಬಹುದು ಎಲ್ಲಾ ರೀತಿ ಶಿಕ್ಷಣವನ್ನ ಪಡೆದುಕೊಟ್ಟು ಪಡೆದುಕೊಳ್ಳಕ್ಕೆ ತುಂಬಾನೆ apps ಗಳಿದಾವೆ ಒಂದ ಇದ~ ಇದರಿಂದ ಏನಪ್ಪಾ social, social ಆಗಿ ಎಲ್ಲಾರಿಗೂ ಅನುಕೂಲ ಆಗಿರ್ತಕ್ಕಂತ ಒಂದ ವ್ಯವಸ್ಥೆಯನ್ನ. ಆ ಇದು ಏನ್ ಮಾಡುತ್ತಪ್ಪ ಅಂದ್ರ social media ಆ ಅವಕಾಶವನ್ನ ಮಾಡಿ ಕೊಡುತ್ತೆ, social media ಎಲ್ಲ ರೀತಿಯಲ್ಲಿ ಇಲ್ಲಿ language ನೋಡಬಹುದ್ ಎಲ್ಲಾ ರೀತಿಯ ಮಾದ್ಯಮದ ಭಾಷೆಗಳನ್ನ ನಾವು ನೊಡ್ಕೊಬಹುದು ಅಂದ್ರೆ social media ಎಲ್ಲಾ ರೀತಿಯ language . ಆಗಿರಬಹುದು ಮೊದ್ಲ ಎಲ್ಲಾ ಏನ ಇತ್ತು ಅಂದ್ರ social media media ಕಿಂತ ಬರೊಕಿಂತ ಮೊದ್ಲ radio ವ್ಯವಸ್ಥೆ ಇತ್ತ ಬಾಳ ಅಂದ್ರ ನಮದ time pass ಅಂದ್ರನ radio ಈಗೆಲ್ಲಾ update ಆಗಿದಾವರಿ ಈಗೆಲ್ಲಾ radio ಕೇಳೋರೆಲ್ಲಾ. ಕಡಿಮಿ ಮಾಡಿದಾರಾ ಆ ಈಗೇನ ಬರಿ social media, social media ಎಲ್ಲಾ WhatsApp ಬಿಟ್ರ Messenger ಬಿಟ್ರ Instagram ರೀ ಈಗ trending ನಾಗ ಇರುದು Instagram ಎಲ್ಲರು ನೋಡ್ತಾರೆ ಇವತ್ತಿನ ದಿನಾ social media ದಿಂದ. ಆ advantage ನು ಅದಾವ time pass ನು ತುಂಬಾ ಆಗತ್ತ social media ದಿಂದ ಆ ಇವತ್ತಿನ ದಿನದಲ್ಲಿ social media ನೇ ಒಂದು entertainment ಆಗಿರಬಹುದು ಯಾಕಂದ್ರ ನಾವು ಮೊದ್ಲಿನ time ಲ್ಲಿ ಎಲ್ಲಾ ಏನೋ ಒಂದ ನೋಡಬಹುದ ನೋಡಬೇಕಂದ್ರ ಅದೆ place ಗ ಹೋಗ್ಬೇಕಿತ್ತ. ಅದೇ location ಗೆ ಹೋಗಿ expensive ಮಾಡಬಹುದು train charges ಅದ ಎಲ್ಲಾ expensive ಈಗೆಲ್ಲಾ live ನಾಗ ಬಂದಬಿಟ್ಟೇತಿ social media ಅಂದ್ರ live ರೀ ಇಗ ಈಗ ಯಾವ ರೀತಿ ಅಂದ್ರ ಈಗ ಒಂದ್ cricket ಆಗಿರಬಹುದು ಯಾವದೇ ರೀತಿ ಒಂದ function ನ್ನ live ಆಗಿ. ನೋಡಬಹುದು social media ದಲ್ಲಿ social media ದಿಂದ ಆ ಏನಪಾ ಅಂದ್ರ ಬಾಳ ಅನಾನುಕೂಲವಿದೆ ಇಗ social media ಯಿಂದ ನಾವು ಎಷ್ಟೋ ಒಂದ್ ಕೆಲವೊಂದಷ್ಟ ವಿಷಯಗಳನ್ನ ಅದೆ ಅದೆ place ಗೆ ಹೋಗಿ ನೋಡಾಕಾಗಲ್ಲಾ ಆ ವ್ಯವಸ್ಥೆಯನ್ನ ಈ social media ನಮಗೆ ಒದಗಿಸಿ ಕೊಡುತ್ತೆ ಯಾವರೀತಿಪಾ ಅಂದ್ರ ಇದ. ಯಾವದೇ ದೇಶದಲ್ಲಿ ಇರ್ತಕ್ಕಂತದನ್ನ ನಾವು ಇಲ್ಲಿಯೆ ನೋಡ್ಕೊಬಹುದು social media ದ ಈ ರೀತಿ ನಮಗ working working knowledge ಆಗಿರಬಹುದು ಕೆಲವೊಂದಿಷ್ಟ ಅಹ್ agriculture ಕೆಲವೊಂದಿಷ್ಟ ನಮಗೆ ಗೊತ್ತಿರಲ್ಲಾ ಈಗಾ ನಮ್ಮ ಪೂರ್ವಜರಿಗೆಲ್ಲ edu~ agriculture ಬಗ್ಗೆ. ಹಿಂತವೆಲ್ಲಾ social activities ಗಳನ್ನ ನಾವ ಅನುಕೂಲ ಆಗಾಕ ಇಂತವು ಬಾಳ ಅನುಕೂಲ ಆಗೇತಿ ಈಗಾ social media ಯಾವದೇ ರೀತಿ ಆಗಿರಬಹುದರಿ ಅದ news ಆಗಿರಬಹುದು ಸಾಕಷ್ಟು ಮಾದ್ಯಮಗಳಿದವೆ ತುಂಬಾ ಅನಾನುಕೂಲ ಆಗೇತಿ ಇಂದಿನ ದಿನಾ. Social media ಅದೇ ರೀತಿ ನಮ್ಮದು ಕೊರೊನ time ಲ್ಲಿ ನೋಡ್ಬೋದು ಎಲ್ಲರಿಗು ಬಾಳ ಅನುಕೂಲ social media ಯಾಕಂದ್ರೆ ಸಣ್ಣ ಮಕ್ಕಳಿಗೆಲ್ಲಾ ಅಹ್ education ಇರಲಿಲ್ಲಾ ಅವಾಗೆಲ್ಲಾ school stop ಆಗಿತ್ತು ಆವಾಗಿನ time ದಾಗ ಏನಪಾ ಅಂದ್ರ social media ಎಲ್ಲಿ ಯಾವ district ನಲ್ಲಿ ಏನೇನ್ update ಇದೆ ಅಂತ ಆವಾಗಿನ. Time ನಲ್ಲಿ social media ದಲ್ಲಿ ತುಂಬಾ ಅನುಕೂಲ ಆಗಿದೆ ಅದೇ ರೀತಿ social media ಅಂದ ತಕ್ಷಣ ಈಗ ಆ corona time ಲ್ಲಿ education completely totally block ಆಗಿತ್ತ ಅಹ್ ಈ ರೀತಿ ಅಂತ ಒಂದ time ಲ್ಲಿ ಇದು ಯಾರಪಾ ಅಂದ್ರ.